ನಿತ್ಯ ಸಾವಿರಾರು ಮಂದಿ ಈ ಬಸ್ ನಲ್ಲಿ ಪ್ರಯಾಣಿಸುತ್ತಾರೆ ರಾಜ್ಯ ಸರ್ಕಾರದ ಆಗಿರುವ ಕಾರಣ ಕಡಿಮೆ ದರದಲ್ಲಿ ಪ್ರಯಾಣಿಕರಿಗೆ ಅನುಕೂಲವಾಗಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಸೇರಿದ ಬಸ್ಸಾಗಿದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಇದೊಂದು ಫುಟ್ಬಾಲ್ ಆಟದ ಮೈದಾನವಾಗಿದ್ದು ಇಲ್ಲಿ ಮಕ್ಕಳು ಫುಟ್ಬಾಲ್ ಅನ್ನು ಆಟ ಆಡುತ್ತಾ ಇದ್ದಾರೆ.